ಬಲೂನಗಳಿಂದ ನೀಟ್ ಆಗಿ ಡೆಕೊರೇಷನ್ ಮಾಡಿದಾರೆ. ಅಂಗಡಿಗೆ ಹೂವಿನ ಅಲಂಕಾರ ಮಾಡಿದಾರೆ. ಬೈಕ್ ಗಳಿಗೂ ಸಹ ಹೂವಿನ ಅಲಂಕಾರ ಮಾಡಿದಾರೆ. ಇಬ್ರು ವ್ಯಕ್ತಿಗಳು ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದಾರೆ. ಒಳಗಡೆನು ಸಹ--

ಸಂಗೀತ ಎಲೆಕ್ಟ್ರಿಕ್ಸ್ ಅಂತ ಒಂದು ಎಲೆಕ್ಟ್ರಿಕ್ ಅಂಗಡಿ ಇದೆ ಅದರ ಪಕ್ಕದಲ್ಲೇ ಮುಂದಗಡೆನೆ ಒಂದು ರೋಡ್ ಅ ರೋಡ್ ಮೇಲೆ ಮೂರ್ ನಾಲ್ಕು ಬೈಕ್ ಗಳು ನಿಂತಿದೆ ಒಬ್ರು ಮಹಿಳೆ ನಡ್ಕೊಂತಾ ಹೋಗ್ತಾ ಇದಾರೆ.